ನೋಡಲು ಸುತ್ತಲೂ ವಿಶಾಲವಾದ ಜಾಗವಿದೆ ಸುತ್ತಲೂ ಗಿಡ-ಮರಗಳು ಇದ್ದಾವೆ ನೋಡಲು ಅದ್ಭುತವಾದ ಒಂದು ಚಿತ್ರ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ದೊಡ್ಡ-- ಹಲವ್ವರು ಬಿಲ್ಡಿಂಗ್ ನಲ್ಲಿ ಅಂಗಡಿ ಇಟ್ಟಕೊಂಡಿದ್ದಾರೆ

ಇಲ್ಲಿ ನೋಡಲು ಈ ಬಿಲ್ಡಿಂಗ್ ಅದ್ಭುತವಾಗಿದೆ ಮತ್ತು ನೋಡಲು ತುಂಬಾ ವಿಶಾಲವಾದಂತ ಒಂದು ಬಿಲ್ಡಿಂಗ್ ಎನ್ನಬಹುದು.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇದು ಒಂದು ದೇವಾಲಯ. ನೋಡಲು ವಿಶಾಲವಾದ ಜಾಗವಿದೆ ಮತ್ತು ಸೂರ್ಯನ ಕಿರಣಗಳು ಈ ದೇವಾಲಯದ ಮೇಲೆ ಬೀಳುತ್ತಿವೆ.

ನೋಡಲು ಅಧ್ಬುತವಾದ ಒಂದು ಚಿತ್ರ ಎನ್ನಬಹುದು. ನೋಡುತಿದ್ದರೆ ಕಾಣ್ಣುಗಳಿಗೆ ಹಬ್ಬ.